ಒಂದು ಮಗು ಬಣ್ಣದ ಸ್ಲೈಟ್ ನಲ್ಲಿ ಬಿಳುತ್ತಿದೆ.

ಈ ಚಿತ್ರದಲ್ಲಿ ಒಂದು ಹಣ್ಣು ಮಾರಾಟದ ಅಂಗಡಿ ಇದೆ.

ಕೆಂಪು ಬಿಳಿ ಹಳದಿ ಹೂಗಳು ಕಂಡು ಬರುತ್ತವೆ.

ಹಿನ್ನಲೆಯಲ್ಲಿ ಜಾಲಿ ಗೇಟು ಕಂಡು ಬರುತ್ತದೆ.

ಮೇಲ್ಭಾಗದಲ್ಲಿ ಬಣ್ಣ ಬಣ್ಣದ ಜಾಹಿರಾತು ಬ್ಯಾನರ್ ಗಳು ಹರಾಡುತ್ತಿವೆ.

ಈ ಚಿತ್ರದಲ್ಲಿ ಸೆಲ್ಫ್ ಗಳಲ್ಲಿ ಹಲವಾರು ಉತ್ಪನ್ನಗಳಿವೆ.

ಈ ಚಿತ್ರದಲ್ಲಿ ಕಾರ್ ಸರ್ವಿಸ್ ಸೆಂಟರ್ ಇದೆ.

ಕೆಂಪು ಬಣ್ಣದ ಇಟ್ಟಿಗೆ ಹಾಸಿದ ಮೆಟ್ಟಿಲು ರಸ್ತೆ ಇದೆ.

ಬೆನ್ನು ಬದಿಯಲ್ಲಿ ಕತ್ತರಿಸಲು ಮೇಜು ಇದೆ.

ಈ ಚಿತ್ರದಲ್ಲಿ ರಸ್ತೆ ತುಂಬಾ ಗದ್ದಲವಾಗಿದೆ.

ಈ ಚಿತದ್ರಲ್ಲಿ ಎರಡು ಮಹಡಿಯ ಕಟ್ಟಡವಿದೆ.

ಬೋರ್ಡ್ ನಲ್ಲಿ ಎಸ್_ಟಿ ಡಾಟ್ ಜಾನ್ ಹೈಸ್ಕೂಲ್ ಎಂದು ಬರೆದಿದೆ.